ಹೀ ನೀರು ನೋಡಲು ತುಂಬಾ ಶುದ್ಧತೆ ಇಂದ ಕಾಣಿಸುತ್ತಿದೆ. ಆಕಾಶದ ಮೋಡಗಳು ಮತ್ತು ನೀರು ಒಂದೇ ರೀತಿಯಲ್ಲಿ ಸಮಾತಟ್ಟಾಗಿ ಇರುವಂತೆ ಕಾಣಿಸುತ್ತಿದೆ.

ಮತ್ತೆ ಈ ಚಿತ್ರದಲ್ಲಿ ನಾವು ಹಲವಾರು ತರಹದ ಕಾರು ಅಥವಾ ಜೀಪುಗಳನ್ನು ನೋಡಬಹುದು ನೋಡಲು ತುಂಬಾ ಅದ್ಭುತವಾಗಿದೆ.

ಚಿತ್ರದಲ್ಲಿ ತೋರಿಸುತ್ತಾ ಇರುವುದು ಇದು ಒಂದು ಪಾರ್ಕ್ ಇರಬಹುದು. ನೋಡೋಣ ನೀರಿನ ಕೋಳ--